ಈ ದೃಶ್ಯದಲ್ಲಿ ನಾವು ನಾಲ್ವರು ಮಕ್ಕಳು ಹೆಣ್ಣು ಮಕ್ಕಳು ರನ್ನಿಂಗ್ ಟ್ರ್ಯಾಕ್ ನಲ್ಲಿ ಓಡುತ್ತಿರುವಂತಹ ದೃಶ್ಯವನ್ನು ನೋಡಬಹುದಾಗಿದೆ.

ಇಂತಹ ಪ್ರಸಿದ್ಧವಾಗಿರುವಂತಹ ದಟ್ಟೆಯ ಅಂಗಡಿಯಾಗಿದೆ ಇಲ್ಲಿ ಎಲ್ಲಾ ತರದ ಹೆಣ್ಣುಮಕ್ಕಳ ಗಂಡುಮಕ್ಕಳ ಉಡುಪುಗಳು ದೊರೆಯುತ್ತವೆ.

ಇಲ್ಲಿ ದೊರೆಯುವಂತ ಎಲ್ಲಾ ಬಟ್ಟೆಗಳು ಅತ್ಯಂತ ಕ್ವಾಲಿಟೇಟಿವ್ ಬಟ್ಟೆಗಳಾಗಿದ್ದು ಇಲ್ಲಿ ಹಲವಾರು ಜನರು ದಿನನಿತ್ಯ ಬಂದು ಖರೀದಿ ಮಾಡುತ್ತಾರೆ.